ಈ ಚಿತ್ರದಲ್ಲಿ ಒಂದು ಡೊನೆಟ್ ಅಂಗಡಿ ಇದೆ.

ಆ ಅಂಗಡಿಯಲ್ಲಿ ಜನರು ಡೋನೆಟ್ ಗಳನ್ನು ತೊಗೊಳುತ್ತಿದಾರೆ.

ಈ ಚಿತ್ರದಲ್ಲಿ ಒಂದು ಬಂಗಲೆಯು ಕಾಣುತ್ತಿದೆ.

ಈ ಚಿತ್ರದಲ್ಲಿ ಪೋಸ್ಟ್ ಆಫೀಸ್ ಇದೆ.

ಮತ್ತೊಂದು ಕೋಣೆಯಲ್ಲಿ ಮಲಗುವ ಬೆಡ್ ಇದೆ.

ಅದರ ಪಕ್ಕದಲ್ಲಿ ತರಕಾರಿ ಅಂಗಡಿ ಗಳಲ್ಲಿ ಹಲವಾರು ತರಕಾರಿಗಳನ ಇಟ್ಟು ವ್ಯಾಪಾರ ಮಾಡುತ್ತಾರೆ.

ಈ ಚಿತ್ರದಲ್ಲಿ ಒಂದು ಬೆಸ್ಟ್ ಕಾಫಿ ಯನ್ನೋ ಅಂಗಡಿ ಇದೆ.

ಈ ಚಿತ್ರದಲ್ಲಿ ಒಂದು ಮಸೀದಿಯು ಕಾಣುತ್ತಿದೆ.

ಆ ಗಾಡಿಗಳು ಪಕ್ಕ ಎರಡು ವ್ಯಕ್ತಿಗಳು ನಿಂತಿದ್ದಾರೆ.

ಎರಡು ಮಕ್ಕಳು ನಿಂತಿದ್ದಾರೆ ನಾಲಕ್ಕು ಜನ ಒಂದು ಚೇರಲ್ಲಿ ಕೂತಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಬಟ್ಟೆ ಅಂಗಡಿಯು ಇದೆ ಆ--

ಈ ಚಿತ್ರದಲ್ಲಿ ಒಂದು ದೊಡ್ಡದಾದ ಮಸೂದಿ ಇದೆ.

ಈ ಚಿತ್ರದಲ್ಲಿ ಹಲವಾರು ಕಂಪ್ಯೂಟರ್ ಗಲನ್ನು ಟೇಬಲ್ ಮೇಲೆ ಜೋಡಿಸಿದ್ದಾರೆ.

ಈ ಚಿತ್ರದಲ್ಲಿ ಗಾಡಿ ರಿಪೇರಿ ಮಾಡುವ ಅಂಗಡಿ ಇದೆ.

ಅದರ ಮೇಲೆ ಒಂದು ಬ್ರಿಜ್ಜು ಇದೆ.

ಅದರಲ್ಲಿ ಜನರು ನಿಂತು ನದಿಯನ್ನು ನೋಡುತ್ತಿದ್ದಾರೆ.